ಇಲ್ಲಿ ಒಂದಿಷ್ಟು ಜನ ಪ್ರೇಕ್ಷಕರು ನಿಂತು ಡ್ಯಾಮ್ ಅನ್ನು ನೋಡುತ್ತಿರುವರು.

ಮತ್ತು ಡ್ಯಾಮ್ ನಲ್ಲಿ ಒಂದು ಹಡಗನ್ನು ಬಿಟ್ಟಿದ್ದಾರೆ.

ಅಂಗಡಿಯ ಮುಂದೆ ಐದಾರು ಗಾಡಿಗಳಿವೆ.

ಈ ಚಿತ್ರದಲ್ಲಿ ಕಟ್ಟಿಗೆಯಿಂದ ಮಾಡಲ್ಪಟ್ಟ ಐದು ಮನೆಗಳಿಗವೆ.

ಇಲ್ಲಿ ಕೆಲವು ವ್ಯಕ್ತಿಗಳು ಜಾರುಬಂಡಿಯನ್ನು ಆಡುತ್ತಿದ್ದಾರೆ.

ಅದೇ ಮತ್ತು ಒಬ್ಬ ಹುಡುಗ ಜಾರುತಿರುವನು.

ಪಕ್ಕದಲ್ಲಿ ಮೆಟ್ಟಿಲುಗಳಿವೆ ಆ ಜಾರುಬಂಡೆ ಹತ್ತಿರ ಹೋಗುವುದಕ್ಕೆ

ಒಬ್ಬ ವ್ಯಕ್ತಿ ಕಾರ್ ಇನ ಬಾಗಿಲನ್ನು ತೆಗೆದು ಅದರಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾನೆ.

ಅಲ್ಲಿ ಒಂದಿಷ್ಟು ಪೈಪ್ ಗಳನ್ನು ಬೋರ್ವೆಲ್ ಗಾಡಿಯ ಮುಂದೆ ಎಲ್ಲಿ ಇಟ್ಟಿದ್ದಾರೆ.

ಇಲ್ಲಿ ಇಬ್ಬರ ವ್ಯಕ್ತಿಗಳು ಇದ್ ಇದಾರೆ.

ಮತ್ತು ಅಲ್ಲಿರುವ ಕೆಲವು ಬನ್ ಅಲ್ಲಿ ಕೆಲವು ಬಂಡೆಗಳಿವೆ.

ಎ ಸಾಕಷ್ಟು ಜನರು ಅಲ್ಲಿ ಈಜುಕೊಳದಲ್ಲಿ ಈಜಾಡುತ್ತಿದ್ದಾ --

ಒಂದ್ ನಾಲ್ಕೈದು ಕಾರ್ ಗಳು ನಿಂತಿದ್ದಾವೆ.

ಮತ್ತೆ ಮತ್ತು ಒಬ್ಬ ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ.

ಇಲ್ಲಿ ಜಿಮ್ ಮಾಡಲು ಬೇಕಾದ ಸಲಕರಣಗಳಿವೆ.

ಮತ್ತು ಒಂದು ನೀಲಿ ಬಣ್ಣದ ಕಾರ್ ಇದೆ.

ಇದು ಚಾಕೊಲೇಟ್ ಬಣ್ಣದಲ್ಲಿದೆ.

ನಮ್ ಮನೆ ಮುಂದೆ ಕಾರಿದೆ --

ಈ ಔಷಧಿಯ ಅಂಗಡಿಯ ಮುಂದುಗಡೆಯಲ್ಲಿ ವ್ಯಕ್ತಿಗಳು ನಿಂತಿದ್ದಾರೆ.

ಆ ಸರಗಳು ಬಿಳಿ ಕೆಂಪು ಹಸಿರು ಕಪ್ಪು ಬಣ್ಣದಲ್ಲಿವೆ.

ಇದು ಒಂದು ಮನೆಯ ಮೇಲಿನ ಮಾಳಿಗೆಯ ನೋಟ.